ಈ ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಒಂದು ದೊಡ್ಡಾವದ ಬಿಲ್ಡಿಂಗ್ ಕಾಣುತ್ತದೆ ಈ ಬಿಲ್ಡಿಂಗ್ ನಲ್ಲಿ ಮೇಲೆ ಮನೆ ಇದೆ .

ಬಹಳ ಡೆಕೋರೇಟ್ ನ್ನು ಮಾಡಿದ್ದಾರೆ ಇಲ್ಲಿ ರೆಡ್ ಕಲರ್ ಚೇರ್ ನ್ನು ಇಟ್ಟಿದ್ದಾರೆ ಇಲ್ಲಿ ಗ್ರೀನ್ ಕಲರ್ ಕಾರ್ಪೆಟ್ ನ್ನು ಹಾಕಿದ್ದಾರೆ .

ಈ ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಒಂದು ಹಾಲ್ ಇನಲ್ಲಿ ಬಹಳಷ್ಟು ಹುಡುಗಿಯರು ಕೂತಿದ್ದಾರೆ.